ಅದರ ಹೊರಗಡೆ ದ್ವಿಚಕ್ರ ವಾಹನಗಳು ಸಾಲುಸಾಲಾಗಿ ನಿಂತಿದ್ದಾವೆ.

ಈ ದೃಶ್ಯದಲ್ಲಿ ನಾವು ಆ ರೋಡಿ ನ ಮೇಲೆ ಒಂದು ಕೆಂಪು ಬಣ್ಣದ ಕಾರ ನ್ನು ನಾವು ನೋಡಬಹುದು.

ಮತ್ತು ಹಿನ್ನಲೆಯಲ್ಲಿ ಮರಗಳು ಮತ್ತು ಪೊದೆಗಳು ಇವೆ.

ಈ ದೃಶ್ಯವು ಅ ಮೆಜೆಸ್ಟಿಕ್ ಅಥವಾ ಯಾವುದೋ ಒಂದು ಅಂಡರ್ಪಾಸಿನಲ್ಲಿ ಇರುವಂತಹ ಒಂದು ಬಸ್ ನಿಲ್ದಾಣ ಎಂದು ಹೇಳಬಹುದು.

ಹಸಿರು ಹುಲ್ಲು ಮತ್ತು ಕೆಲವು ಹೂವುಗಳು ಹಿನ್ನಲೆಯಲ್ಲಿ ಕಾಣಿಸುತ್ತಾಯಿದ್ದಾವೆ.

ಇದು ಕರಾಟೆಯನ್ನು ಕಲಿಸುತ್ತಾ ಇರುವಂತ ಒಂದು ಕ್ರೀಡಾಂಗಣ ಎಂದು ನಾವು ಪರಿಗಣಿಸಬಹುದು.

ಈ ಚಿತ್ರವು ರುಚಿಕರವಾದಂತಹ ಒಂದು ಚಾಕೊಲೇಟ್ ಕೇಕನ್ನು ಹತ್ತಿರದಿಂದ ತೋರಿಸುತ್ತ ಇರೋತರ ಕಾಣಿಸುತ್ತಾಯಿದೆ.

ಈ ಚಿತ್ರವು ಮನೆಯೊಂದರ ತೋಟದಲ್ಲಿ ಬೆಳೆದಿರುವಂತಹ ಚೆಂಡು ಹೂವಿನ ಗಿಡಗಳನ್ನು ತೋರಿಸುತ್ತ ಇದೆ.

ಈ ಚಿತ್ರವು ಶಾಲೆಯ ತರಗತಿಯ ಕೋಣೆ ಒಂದನ್ನು ತೋರಿಸುತ್ತಾ ಇದೆ.

ಒಂದು ಬಿಳಿ ಟಾಟಾ ಎಕ್ಸಾ ಆಗಿದ್ದು ಇನ್ನೊಂದು ಬಿಳಿ ಸೇಡನ್ ಆಗಿದೆ.

ಈ ಚಿತ್ರವು ಒಂದು ಮಹಾತ್ಮಾಗಾಂಧಿ ಉದ್ಯಾನವನದಲ್ಲಿ ಆಟವಾಡುತ್ತಿರುವ ಹುಡಗನೊಬ್ಬನ ತೋರಿಸುತ್ತಾ ಇದೆ.

ಅ ಸುತ್ತಮುತ್ತಲು ಗಿಡ ಮರಗಳು ಕಳಿಸುತ್ತಾ ಇದ್ದಾವೆ ಹಾಗೆ ನಾವು ಜಾರ ಬಂಡಿಯ ಎಂದು ಹೇಳುವ ಒಂದು ಮಕ್ಕಳ ಆಟದ ವಸ್ತು ಕೂಡ ಇಲ್ಲಿ ಕಾಣ್ತಾ ಇದೆ.

ಚರ್ಚ್ನ ಮೇಲೆ ದೊಡ್ಡ ಕೆಂಪು ಶಿಲುಭೆಯನ್ನು ಬಯಲಸಳಾಗಿದೆ.

ಈ ಚಿತ್ರವು ಬೆಂಗಳೂರಿನ ವಿಧಾನಸೌದವನ್ನು ಹಿನ್ನಲೆಯಲ್ಲಿ ತೋರಿಸುತ್ತಾ ಇದೆ.

ಮತ್ತು ಮರವು ಹಸಿರಿನಿಂದ ಕೂಡಿದ ಪರಿಸ ಪರಿಸರದಲ್ಲಿದೆ.

ಈ ಚಿತ್ರವು ನಿರ್ಮಾಣ ಸ್ಥಳದಲ್ಲಿ ನಿಂತಿರುವ ಒಂದು ಕೆಲಸಗಾರನೊಬ್ಬನನ್ನು ತೋರಿಸುತ್ತದೆ.

ಹಿನ್ನೆಲೆಯಲ್ಲಿ ಕಬ್ಬಿಣದ ಸರಳುಗಳ ರಚನೆಯನ್ನು ಕಾಣಬಹುದು.

ಈ ಚಿತ್ರವು ಹೇರ್ ಸಲೂನ್ ನ ಒಳಭಾಗ ದೃಶ್ಯವನ್ನು ತೋರಿಸುತ್ತಾ ಇದೆ.

ಒಬ್ಬ ವ್ಯಕ್ತಿ ಗ್ರಾಹಕರ ಕೂದಲನ್ನು ಕತ್ತರಿಸುತ್ತಿರುವುದನ್ನು ಇಲ್ಲಿ ಗೋಚರಿಸುತ್ತ ಇದೆ.

ಹಾಗು ಗ್ರಾಹಕ ಒಬ್ಬ ಪ್ರಯಾಣಿಕನ್ನೊಬ್ಬ ಇಲ್ಲಿ ಬಸ್ ಗೆ ಕಾಯುತ್ತಿರುವುದನ್ನು ನೋಡಬ--

ಈ ಚಿತ್ರವು ನ್ಯೂ ತಾಜ್ ಹೇರ್ ಸಲೂನ್ ಅನ್ನು ತೋರಿಸುತ್ತ ಇದೆ.

ಈ ಚಿತ್ರವು ಆಹಾರ ಸಂಸ್ಕರಣಾ ಘಟಕದ ಒಳ ಭಾಗವನ್ನು ತೋರಿಸುತ್ತಾ ಇದೆ.

ಈ ಚಿತ್ರವು ಜಿಮ್ ನ ಒಳಭಾಗವನ್ನ ತೋರಿಸುತ್ತಾಇದೆ.